ಮತ್ತ ಹುಲ್ಲು ಗಿಲ್ಲು ಏನು ಬಾರಿ ಕಾಣಕತಾವು ಮಣ್ಣೆಲ್ಲ ಕೆಂಪಾಗೈತಪ್ಪ ಇಲ್ಲೆಲ್ಲ ಮತ್ತು ಏನ್ ಕಾಣಕತ್ತಾವು ಯಾವ ಮರ ಇರ್ಬೊದ ಇವ ಎಲ್ಲ ಯಾವ ಮರ ಏನು ಕಾಣುತ್ತಿಲ್ಲ.

ಓ ಯಾವ್ದೋ ಇದು ಬರು ಅಯ್ತೆ ಹಂಪಿ ಇರ್ಬೋದು ಇದ ಬರಿ ಕಾಣತೈತಿ ಇದು ಎಲ್ಲ.

ಎಲ್ಲಾ ಬಾರಿ ಕಾಣಕತ್ತಿ ಎಲ್ಲ ಚೆನ್ನಾಗ್ ಕಾಣತ್ತೆ ಅಂಗಡಿ ಮಾತ್ರ ಬಾರಿ ಮಾಡಿದ್ದರು ಏನು ಒಳಗ ಯಾರುಇಲ್ವೇ ಇಲ್ಲ ಕುಂತೇ ಇಲ್ಲ ಅದೇ ಅಣ್ಣದಾಗು ಯಾವುದು ಕಾಣ್ತಾ ಇಲ್ಲ ಚೆನ್ನಾಗಿ.

ಬಾಳೆಹಣ್ಣು ಇದ್ದವು .ಎಲ್ಲಾ ತರದ ಕೈಪಲ್ಯ ಫ್ರೂಟ್ಸ್ ಎಲ್ಲ ಇದವು ಹಿಂದಿನ ದಿನ ಹಾಕಿದರು ಇಲ್ಲಿ ಸೈಡೆಲ್ಲ ಮರ ಅದವು ರೋಡೆಲ್ಲಾ ಚೆನ್ನಾಗ್ ಕಾಣಕ್ಕತ್ತಿ ಎಲ್--